ಎಲ್ಲಾದ್ರು ಹೋದ್ರ ಗಾಡಿ ಸೈಡ್ ಪಾರ್ಕ್ --

ಕಲಿ ಗಿಲಿ ಬೀಳೋ ಚಾನ್ಸಸ್ ಅಥಾಯ್ತಿ ಬಿಸಿಬಿಸಿ --

ಅಂತ ಪ್ರಯ್ದಿನು ಐತಿ. ಆದ್ರೆ ನೀವ್ ಏನ್ ಮಾಡ್ಬೇಕ್ಪಾ ಅಂದ್ರೆ ಸ್ವಲ್ಪ ಕೆಲಸ ನೋಡ್ಕೊಂಡು ಇದ್--

ಹೊಂಟಾದಾಗ ಕರೆಕ್ಟ್ ಹಂಗ್ ಜಿಮ್ ಮಾಡಬೇಕ. ಹೆಂಗ್ ಮಾಡಬೇಕ ಪಾ ಅಂದ್ರ ಎರಡು ಕೈಯಾಗ ಸ್ಟಂಪ್ ಹಿಡ್ಕೊಂಡ ಎರಡು ಕೈ ಮ್ಯಾಕೆತ್ತಬೇಕ ಎರಡು ಕೈ ಒಮ್ಮಾಕ್ಕ್ಲೆ ತೆಳಗ್ ಇಳಿಸಬೇಕ. ಎರಡು ಕೈ ಒಮ್ಮಾಕ್ಕ್ಲೆ ಮ್ಯಾಕ್ಕಿಳ್ಸಿ ಯಬ್ಬಶ್ಬೀಕ್ ಅಂತ ಏನಾಗ್ತಾ ಇತಾಪ ಅಂದ್ರ ನಿಮ್ಮದು ಕರೆಕ್ಟ್ ಫುಡ್ ಮೈನ್ಟೈನ್ ಆಗತೈತಿ. ನೀವು ಫುಡ್ ಹ್ಯಾಂಗ ಮೈನ್ಟೈನ್ ಮಾಡಿತಿರ್ ನೋಡಿ ಹಂಗ ನೀವ ಜಿಮ್ಮ ಇಗ --

ನೀವು ಏನ್ ಮಾಡಬೇಕು ಒಂದ್ ಸ್ವಲ್ಪ ಮುಂಚೆನೇ ಬಂದು ಬಸ್ಸೊ ಳಗೆ ಹತ್ಬೇಕು ಯಾಕಪ್ಪ ಅಂದ್ರೆ --

ಎಲ್ಲಾರು ಯೋಗಾಸನ ಮಾಡಬೇಕು ಎಲ್ಲರಿಗು ಹೆಲ್ತ್ ಐತಿ ಎಲ್ಲಾ ಮಾಡ್ತಾ ಇದ್ರೆ ವಾಕಿಂಗ್ ಗೀಕಿಂಗ್ ಯೋಗಾಸನ ಮಾಡ್ತಿದ್ರೆ --